ಈಗಾಗಲೇ ತಿಳಿದಿರು ಹಾಗಲೇ ಈ ಒಂದು ಸಮಾರಂಭದಲ್ಲಿ ನಾವು ಅನೇಕ ರೀತಿಯ ಒಂದು ದೊಡ್ಡ ಮಟ್ಟದ ಒಂದು ಹಾಲ್ ಕಾಣತ್ತಿದೆ ಈ ಒಂದು ಹಾಲಲ್ಲಿ ನಾವು --

ಎರಡು-ಮೂರು ಮರ ಇದಾವೆ ಒಂದು ಲೈಟ್ ಕಂಬ ಇದೆ ಕುಳಿತುಕೊಳ್ಳಲು ಒಂದು ಸ್ಥಳ ಇದೆ ನೋಡಿ ಎಷ್ಟು ಸುಂದರವಾದಿದೆ . ಇಲ್ಲಿ ಅನೇಕ ರೀತಿಯ ಮಕ್ಕಳು ಆಟ ಆಡಿಕೊಳ್ಳಬಹುದು.

ಈಗಾಗಲೇ ನಮಗೆ ಒಂದು ದೃಶ್ಯವನ್ನು ಕಾಣುತ್ತಿದೆ ಇದೊಂದು ಹಿಂದೂ ಪಂಗಡದ ಸಾಮೂಹಿಕ ಕಾರ್ಯಕ್ರಮಕ್ಕೆ ಡೆಕೋರೇಷನ್ ಮಾಡಿದ್ದಾರೆ

ಇದ ಒಂದು ಫಂಕ್ಷನ್ ಲ್ಲಿ ಅನೇಕ ರೀತಿಯ ಮದುವೆಗಳನ್ನು ನಡಿಸಲಾಗುತ್ತದೆ ಅನೇಕ ರೀತಿಯ ಸಾಮುಹಿಕ ರಿಸೆಪ್ಶನ್ ಎಂಗೇಜ್ಮೆಂಟ್ ಇತರದ ಎಲ್ಲ ಫಂಕ್ಷನ ಗಳನ್ನೂ ಮಾಡಬಹುದು ನಿಮಗ್ ಕಾಣಿತ್ತಿರುವುದು ‌ಏನೆಂದ್ರೆ ಇಲ್ಲಿ ಚೈರ್ಸ್ ಇದಾವೆ ಟೇಬಲ್ಸ್ ಇದಾವೆ.